ನೀನೂ ಬಾ ಅಲ್ಲಾ ಮನಿಗೆ ಬಾ ಅಲಾ ಬಂದೇ ಇಲ್ಲಾ.

Hello ಜನಾರ್ದನ್ ಅವ್ರೇ. ಹಾ ಹೇಳಿ madam ಹೇಗಿದ್ದೀರಿ ನೀವು?

ಹಾ ನಾನು ಸೌಖ್ಯ ಇದ್ದೇನೆ ಊಟ ಆಯ್ತಾ? ಹ ಆಯ್ತು ನಿಮ್ದು. ಹಾ ಹಾ ನಮ್ದು ಕುಡಾ ಆಯ್ತು ಮನೆಯಲ್ಲಿ ಎಲ್ಲ ಹೇಗಿದ್ದಾರೆ? ಹಾ ಹುಷಾರಿದ್ದಾರೆ. ಹ ಮತ್ತೆ ಏನ್ ಮಾಡ್ತಿದ್ದೀರಾ. ನಾನು ಸ್ವಲ್ಪ ನನ್ಗೆ hobby book ಎಲ್ಲಾ ಓದುವಂತದ್ದು hobby ಉಂಟು.

ಹಾ ಹಾಗೆ library ಗೆ ಹೋಗುದು. ನಮ್ದೊಂದು ಪಂಚಾಯ್ತಿ library ಉಂಟು. ಹಾಗೆ ಮತ್ತೆ ಶಾಲೆಯದ್ದು library ಯಲ್ಲಿ ಕೂಡ ಮಕ್ಕಳಿಂದ ಪುಸ್ತಕ ತರಿಸಿ ಸ್ವಲ್ಪ ಓದುದು.

ಹ ಓದುವ ಹವ್ಯಾಸ ಪುಸ್ತಕ ಓದುವುದಂತಿಲ್ಲ ಆದ್ರೆ newspaper ಒಂದು ಒದ್ತೇನೆ.

ಹ ಅದೇ ನಾನು college ಅಲ್ಲಿ ಇರುವಾಗ library ಹೋಗ್ತಿದ್ದೆ ಆಗ ಅದೇ competitive exam prepare ಆಗ್ಬೇಕು ಅಂತ ಹೇಳಿ news paper ಏ ಓದ್ತಿದ್ದೆ. ಎಲ್ಲ type ದ್ದು ಕನ್ನಡ, English. ಆಗ ಎಲ್ಲಾ ವಿಷಯ ಸಿಗ್ತಿತ್ತು. ಮತ್ತೆ English improve ಆಗುದಕ್ಕೆ ಅದೇ English ದ್ದು story book ಅಂತ ಹಾಗೆ simple simple ಓದ್ತಿದ್ದೆ book ಅಷ್ಟಿಲ್ಲ.

ನೀವು ಹೇಳ್ಬೇಕು ನನಿಗೆ ಯಾವ್ ರೀತಿ books ಓದುದು ಯಾವುದೆಲ್ಲ ಓದಿದ್ದೀರಾ ಎಲ್ಲ ನೀವೇ ಹೇಳ್ಬೇಕು. ಹಾಗೆ ಹಾ ಇದು story books ಮತ್ತೆ ಅಹ್ ಕೆಲವೆಲ್ಲಾ ಇದು ಮಕ್ಕಳ ಕಥೆಗಳು.

ಮತ್ತೆ detective ಅಹ್ ಪತ್ತೆದಾರಿ ಕಾದಂಬರಿಗಳು.

ಅದೆಲ್ಲ ಸ್ವಲ್ಪ ನನ್ಗೆ ತುಂಬ ಇಷ್ಟ. ಪತ್ತೆದಾರಿ ಕಾದಂಬರಿ ಎಲ್ಲ ತುಂಬ ಇಷ್ಟ ನನ್ಗೆ. sink ಕೂಡ ಆಗಿದೆ ಕೆಲವು. ಹಾಗೆ ಓದುವಂತೇಳಿ ಹಾಗೆ ಹೆಚ್ಚಾಗ್ತದೆ. ಹಾ ಹಾ, ಪತ್ತೆದಾರಿ ಕಾದಂಬರಿ ಬಗ್ಗೆ ಹೇಳ್ಬೋದ? ನನ್ಗೆ ಅದೇನೋ interesting ಕಾಣ್ತಿದೆ. ಹಾಗೆ ನಾನು ಕೆಲವು old book ಎಲ್ಲ ಓದಿದ್ದೇನೆ ವಿಪಿನ್ ಚಂದ್ರಬಾಬು ಹಾಗೆಲ್ಲ, ಅದು ಒಳ್ಳೆ ಪತ್ತೆದಾರಿ ಪುಸ್ತಕ ಆಗಿತ್ತು. ಅದು ಒಂದು love story ಯನ್ನೇ ನಮ್ಮ ಇದನ್ನೇ change ಮಾಡುವಂತ story ಅದು.

ಮತ್ತೆ ಈಗಿನದೆಲ್ಲಾ ಕೆಲವೆಲ್ಲಾ ಅಲಂಕಾರದ ಬಗ್ಗೆ ಜಾಸ್ತಿ ಇದು ಬರಿತಾರೆ, ಅದು ನೋಡುವಾಗ ಮತ್ತೆ ಕೆಲವೊಮ್ಮೆ ಸ್ವಲ್ಪ ಓದ್ತಾ ಓದ್ತಾ interest ಬರುತ್ತೆ, ಕೆಲವೊಮ್ಮೆ ಅರ್ಧದಲ್ಲಿ ನಿಲ್ಲಿಸುದು ಕೂಡ ಉಂಟು. ಹೌದು ಹೌದು ನೀವು ಪಂಚಾಯ್ತಿಗೆ ಹೋಗಿ ಅಹ್ ಗ್ರಂಥಾಲಯ ಹೋಗಿದ್ದೇನೆ ಅಂತ ಹೇಳಿದ್ರಿ, ಅಲ್ಲಿ ನೀವು books ತಗೊಳ್ತಿರ ಅಂತ.

ಹಾ ಅದು ಹೇಗೆ ಹೇಳ್ಬೋದಾ ಅಂದ್ರೆ ನಾನು ಪಂಚಾಯ್ತಿಯಲ್ಲಿ ಹೋಗುವಾಗ library ನೋಡಿದ್ದೇ. ಹಾಗೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನನ್ಗೆ interesting ಏನೋ ಕಾಣ್ತಿತ್ತು ಅದಕ್ಕೆ. ಹಾ, ಅಲ್ಲಿ ಹಾ ಒಂದು ಹತ್ತು ರೂಪಾಯಿ ಕಟ್ಟಿದ್ರೆ ಒಂದು membership ಅಂತ ಹೇಳಿ ಮಾಡ್ಬೋದು. ಆ membership ಮಾಡಿಕೊಂಡು ನಿಮ್ಗೆ ಯಾವಾಗ time ಸಿಗ್ತದೆ ಆಗ ಹೋಗಿ ಪುಸ್ತಕ ತಂದು ಓದ್ಬೋದು, ಯಾಕಂದ್ರೆ ಈಗ ಒಮ್ಮೆ ಒಂದು ನಾಲ್ಕೈದು ಪುಸ್ತಕ ಕೊಡ್ತಾರೆ ಅವರು.

ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ನೀವು ಯಾವುದಾದ್ರೂ select ಮಾಡ್ಬೇಕಲ್ಲಿ. ಅಲ್ಲಿ ಯಾರಾದ್ರೂ ಒಂದು ಹೆಚ್ಚಾಗಿ ಹೆಚ್ಚಿನ ಪಂಚಾಯ್ತಿಯಲ್ಲಿ ಒಂದು lady ಇರ್ತಾರೆ librarian ಆಗಿ. ಹಾ ಹೌದು ನೋಡಿದ್ದೇನೆ. ಹಾ ನಾನೊಂದು ಕಡೆ ಹೋಗಿದ್ದೆ ಅಲ್ಲಿ ಮಾತ್ರ ಅದೇ ಜಾಸ್ತಿ ಕಾದಂಬರಿಯೇ ಇದ್ದದ್ದು. ಈಗ ನನ್ಗೆ ಅದೇ competitive exam ಗೆ ಇರುವಂತದು ಅಲ್ಲಿ ಎಲ್ಲ ಪುಸ್ತಕ ಕಮ್ಮಿ ಇತ್ತು ಹಾಗೆ.

ಅದೇ college ಅಲ್ಲಿ ಆದ್ರೆ ಸುಮಾರ್ ಸಿಗ್ತಿತ್ತು. ಈಗ college ಮುಗ್ದಿದೆ ನಂದು ಹಾಗೆ ಇಲ್ಲಿ ಅದೇ ಹೋಗ್ಬೇಕು ಅಂತ ಈಗ ಅಹ್ ನಗರದ್ದು library ಏನೋ ಇರ್ತದಲ್ಲ. ಅಲ್ಲಿ ಹೋಗಿ ನೋಡ್ಬೇಕು ಅಂತ ಇದ್ದೇನೆ. ಹಾ refer ಮಾಡ್ತೀರಾ ನನ್ಗೆ ಯಾವುದಾದ್ರೂ student ಇರುವಂತದ್ದು ಪುಸ್ತಕ ಒಳ್ಳೆ knowledge ಸಿಗುವಂತದ್ದೆಲ್ಲ. ನಿಮ್ದು library ಎಲ್ಲಿ ಬರ್ತದೆ ಅದು?

ಪುತ್ತೂರು. ಹಾ ಪುತ್ತೂರಲ್ಲಿ ಹೋಗಿ ನೀವು ಆ library ಯಲ್ಲಿ ನೋಡಿ ನಗರ ಗ್ರಂಥಾಲಯ ಅಂತ ಇರ್ತದಲ್ಲ.

ಅವರತ್ರ ಕೇಳ್ಬೇಕು ನೀವು ಅಂದ್ರೆ ನಿಮ್ಮತ್ರ ನಿಮ್ಗೆ ಯಾವುದು ಇಷ್ಟ ಉಂಟು ನೋಡಿ story books ಗಳಾ ಅಥ್ವಾ ಇದು ಪತ್ತೇದಾರಿಯಾ? ಹಾಗೆ ಕೇಳಿದ್ರೆ ಅದು ಅವರು ಹೇಳ್ತರೆ ನೋಡಿ ಇಂತ section ಅಲ್ಲಿ ಇಂತದು ಉಂಟು book ನೀವು. ಇದನ್ನು ಓದ್ಬೋದು ಅಂತ ಹೇಳ್ತಾರೆ ನೀವೊಂದು ಹೆಚ್ಚಾಗಿ first ಗೆ ಸಣ್ಣ ಸಣ್ಣ ಪತ್ತೇದಾರಿ ಪುಸ್ತಕಗಳನ್ನು ತಕೋಳಿ. ಆಗ ನಿಮ್ಗೆ ಅದು ಓದಿ ಬೇಗ ಮುಗೀತದಲ್ಲ. ಆಗ interest ಬರ್ತದೆ. ದೊಡ್ಡ ಪತ್ತೇದಾರಿ ಪುಸ್ತಕ ಆದ್ರೆ ನಿಮ್ಗೆ ಅದು interest ಹೋಗ್ತದೆ ಒಂದು ನೂರು ಇನ್ನೂರು page ಇದ್ರೆ, ಅದು interest ಹೋಗ್ತದೆ. ಒಂದು ಹತ್ತು ಐವತ್ತು page ನ ಒಳಗೆ ಇರುವಂತದ್ದು ನಿಮ್ಗೆ ಅದು ತುಂಬಾ interest ಬರ್ತದೆ. ಬೇಗ ಬೇಗ ಮುಗೀತದಲ್ಲಾ. ನಾನು ಮೊದ್ಲು ಕಾದಂಬರಿ ಅದೇ ಪುಸ್ತಕ ನೋಡುವಾಗ ತುಂಬ ದಪ್ಪ ದಪ್ಪ ಇರುವಾಗ ಅದೇ interest ಹೋಗ್ತಿತ್ತು ಮತ್ತೆ ಅಷ್ಟು ಓದ್ಬೇಕಲ್ವಾ ಸಮಯ ಕೂಡ ಬೇಕಾಗ್ತದೆ. ಹಾಗೆ ಸಣ್ಣ ಸಣ್ಣ story book ಆದ್ರೆ ಬೇಗ ಮುಗಿತದೆ. ನನ್ಗೆ ಕೂಡ exam ಗೆಲ್ಲ correct ಆಗ್ತದಂತ ಸಣ್ಣ ಸಣ್ಣದೇ ಓದ್ತಾ ಇದ್ದೆ. ಅದೇ ಸಣ್ದೇ best ಇದು ಪತ್ತೇದಾರಿಗಳಲ್ಲಿ ಸಣ್ದು ಓದಿದ್ರೆ ತುಂಬ ಕಥೆಗಳನ್ನು ಓದ್ಬೋದು. ಒಂದು ದಿವಸಕ್ಕೊಂದು ಹತ್ತಾದ್ರು ಓದ್ಬೋದು. ಹಾಗೆ interest ಬರ್ತದೆ. ಹಾಗೆ ನೋಡ್ಬೋದು. ಹಾ, ಅದೇ ಈಗ ನೀವು ಕೇಳಿ ಪುಸ್ತಕ ಓದ್ಬೇಕು ಅಂತ ಆಯ್ತು.

ಹಾ ನೋಡ್ತೇನೆ ನೋಡುವ ಹೊತ್ತಾಯ್ತು ಸಂಜೆ ಕೂಡ ಆಯ್ತು ಸರಿ. ಆಯ್ತು madam ಈ ಕಡೆ ಬರ್ಲಿಕ್ಕೆ ಇದ್ರೆ ಒಂದು call ಮಾಡಿ ಆಯ್ತಾ? ಹಾ sure ಮಾಡ್ತೇನೆ ಮಾಡ್ತೇನೆ. ಸರಿ sir bye bye.

Okay ನನ್ನ ಹೆಸರು ವೀಣಾ ಕುಮ್ಮಿ ಅಂತೇಳಿ, topic ಬಂದ್ಬಿಟ್ಟು mobile ಬಗ್ಗೆ ಮಾತಾಡೋದ್ರಿ. ನೋಡ್ರಿ ಈಗ್ ನಾವು mobile ನ ಬಾಳ್ ತ~ ಚೊಲೋ ಆಗೇತ್ರೀ mobile ಇಂತ್ರ ಬಾಳ್ ಉಪ್ಯೋಗ್ ಹತ್ತೆತ್ರಿ ಕೂತಲ್ಲೆ ಎಲ್ಲಾನೂ ತಿಳ್ಕೋಬೋದ್ರಿ ಎಲ್ಲಾನೂ ನೋಡ್ಬೋದು ಎಲ್ಲಾನೂ ಮಾತಾಡ್ಬೋದು. ಅದ್ರಾಗ್ ಈಗ ಅಂತ್ರುರಿ ಹೊ~ ಏನ್ ಅನ್ನೋದು ಮನೆ ಇಂದನೇ ಕೆಲ್ಸ ಅಂತ ಸುರುಮಾಡ್ಬಿಟ್ಟಿದಾರಿ.

ಅದ್ರಾಗ್ ಏನ್ ಮಾಡ್ಬೋದ್ರಿ ಮನೆ ಇಂದಾನೇ phone ಮುಖಾಂತ್ರಾನ work ನೂ ಕೂಡಾ ನಾವ್ ಮಾಡ್ಬೋದು ಕೆಲ್ಸಾ ನೂ ಕೂಡಾ ಮಾಡ್ಬೋದ್ರಿ. ಒಂದೀಗ mobile ಇಂತ್ರಾನ ತುಂಬಾ ಇವ ಬಾಳ ಆಗೇತ್ರೀ phone ಯಾರ್ ಅಂತ ಗೊತ್ತಿಲ್ದೋರ್ ಗಿ ಮಾತಾಡ್ಬೋದ್ರಿ. ನಾವ್ ಯಾವ್ದೋ ದೇಶ್ದಾಗ ಇರ್ತಾರಾ ಯಾವ್ದೋ ಬೇರೆ ಕಡೆಗ್ ಇರ್ತಾರ ಔರ್ನ ಎನ್ ಮಾಡ್ಬೋದು mobile ಮುಖಾಂತರಾನ ಮಾತಾಡ್ಬೋದು ನೋಡುನು ಬೋದ್ರಿ ಸಾ ಎನ್ ಮಾಡ್ಬೋದು video call ಮಾಡೋದರ್ ಮುಖಾಂತ್ರ ನೋಡುನು ಬೋದ್ ಅವ್ರ್ನ. ನೋಡ್ಕೋತನ ಮಾತ್ ಆಡ್ಬೋದು ದೂರ್ ಅದಾರ್ ಅನ್ಸೂದೆ ಇಲ್ಲಾ. ಎಸ್ಟೋ ದೂರಿದ್ರು ದೂರ್ ಅದಾರ್ ಅನ್ಸೋದಿಲ್ಲಾ ಅದ್ರಿಂದ ಮಾತಾಡ್ಬೋದ್ರೀ.

ಆಮೇಲೆ ಇವಾಗ್ ಮಾನ್ಯಗೆಲ್ಲಾ ನಾವ್ ಹೂಡ್ರಿಗೆ ಆಡ~ ಏನದೂ ವಿದ್ಯಾಬ್ಯಾಸಾನ್ ಕಲ್ಸ್ ಕೋತೇವ್ರಿ ಅದ್ನೆಲ್ಲ ಹೆಂಗ ಮಾಡೋದು ಗೊತ್ತ ಇಲ್ದೋರು ಅಂದ್ರ ಯಾರ್ ಕಲ್ತೀರಂಗಿಲ್ಲ ಎನರ ಹಿಂಗ ಶಾಲಿಗೂ ಹೋಗಿರಲ್ಲ ಓದಿರೋದಿಲ್ಲ. ಆದ್ರ phone use ಮಾಡ್ತಿರತಾರ mobile ಎಲ್ಲಾ use ಮಾಡೋದ್ ಗೊತ್ತಿರ್ತೇತ್ ಅವ್ರ ಎನ್ ಮಾಡ್ಬೋದು mobile ನ್ಯಾಗ YouTube ನೋಡಿ ಎಲ್ಲಾನೂ ಕಲ್ಸ್ಬೋದು ಹಂಗ ನಾವ್ ಎನ್ ಮಾಡ್ತೇವಿ ಕಲ್ತೀರ್ತೇವಿ ನಮ್ಗ ಏನು ಗೊತ್ತಿರಂಗಿಲ್ರೀ ಯಾವ್ದರ ಬಗ್ಗೆ ಆಗಿದು~ ಅ ರಾಟಿ ಕಲ~ ರಾಟಿ class ಇಂದ ಆಗೀರ್ಬೋದು. Fashion design ಆಗೀರ್ಬೋದು ಇಂತಾವು phone ನ್ಯಾಗ ಇವು ಏನೇನ್ ಒಟ್ಟ ನಮ್ಗ ಏನ್ ಮಾಡ್ಬೇಕ್ ಅನ್ನಸ್ತೇತಿ ಅದನ್ ಎಲ್ಲಾನೂ YouTube ನೋಡ್ಕೊಂಡು ಎನ್ ಮಾಡೋಡು ಕಲಿಬೋದು ಅಡ್ಗಿ ಮಾಡೋದ್ ಆಗೀರ್ಬೋದ್ರಿ. ಎಲ್ಲಾನೂ ಒಟ್ಟ ಏನೇನ್ ಬೇಕ್ ನಮ್ಗ ಎಲ್ಲಾನೂ ಸಿಗ್ತೇತ್ರಿ mobile ಲಾಗಿಂತ್ರ ಎನ್ ಮಾಡ್ಬೋದು ಕಲ್ಕೋಬೋದು mobile ಇಂದ. ಮತ್ ಇನ್ನೋಂದ ಏನ್ರೀ ಅದ್ರಿಂದ ನಾವ್ ಎನ್ಮಾಡ್ಬೋದ್ರಿ ಕೆಲ್ಸಾನೂ ಮಾಡ್ಬೋದ್ ಇದ್ರಿಂದ ದುಡ್ಡನೂ ಮಾಡ್ಬೋದ್. ಒಂದೊಂದ್ app ಗಳನ್ನ download ಮಾಡ್ಕೋಳೊದ್ ಇರ್ತೇತ್ ರಿ. ಅವ್ನ download ಮಾಡ್ಕೊಂಡ್ರ ಇಸ್ಟ್ ರೊಕ್ಕ ಅಂತ ಇರ್ತೇತ್ರಿ ಅದ್ರಾಗ ಒಂದಿಸ್ಟ task ಕೊಡ್ತಾರಿ ಅವ್ನ conduct ಮಾಡಿದ್ರ ನಮ್ಗ ರೊಕ್ಕ ಬರ್ತೀತೇತ್ರಿ ಹಂಗ ಒಟ್ಟ ಅ ನಾ~ ಮನ್ಯಾಗ ಕೂತ್ಗೊಂಡು ನಾವ್ ಎನ್ ಮಾಡ್ಬೋದು. ಇರಂತ ಒಂದು ಕಡಿಮಿ time ನ್ಯಾಗನ ಜಾಸ್ತಿ ಕೆಲ್ಸ~ ಕೆಲ್ಸಾನು office ಗ್ ಹೋಗೇ ಮಾಡ್ ಬೇಕಂತೇನಿಲ್ಲ ಮನ್ಯಾಗನ ಮನ್ಯಾಲೇಕೂತ್ಗೊಂಡು ಎನ್ ಮಾಡೋಡು ಕೆಲ್ಸಾ ಮಾಡಿ ರೊಕ್ಕಾ ಮಾಡ್ಕೋಬೋದು. Mobile ಇಂದಾ ತುಂಬಾ ಬಾಳ್ ಉಪಯೋಗ್ ಐತ್ರೀ mobile ಇದ್ರೆ ನನ್ಗ ಅನ್ನಸಿದ ಮಟ್ಗೆ ಇದ್ರಿಂದ ಏನು ಕೆಟ್ಟದಂಸಂಗಿಲ್ಲ ನಾವ್ ಹೆಂಗ use ಮಾಡ್ಕೋತಿವ್ ನೋಡು ನಮ್ಗ್ ಹಂಗ ಇರ್ತೇತ್ರಿ ನಾವು phone ನ ಯಾವ್ ತರಾ ಬಳ್ಕೆ ಮಾಡ್ತಿವ್ ಅದ್ರ ಮ್ಯಾಗ್ ಇರ್ತೇತ್ ರಿ ನಮ್ದು ಬಳಕೆ ಮಾತ್ರ. ಒಳ್ಳೇದ್ಕ ಉಪಯೋಗಸ್ಕೋತಿವಂದ್ರ ಒಳ್ಳೇದು ಜಗ್ಗಇದ್ರಿಂದ ತುಂಬಾನ ಒಳ್ಳೆದೈ ತೆಂತನ ಹೇಳ್ಬೋ internet ದು ಮುಕಾಂತ್ರ ರಿ. Internet ಮುಕಾಂತ್ರ ಎಲ್ಲಾ ನೋಡ್ಬೋದು internet ನ್ಯಾಗ ನಮ್ಗ ಎನ್ ಗೊತ್ತಿಲ್ ಅಂದ್ರು ಈ Google ಲಿಂತ್ರಾನ ನಾವ್ ಎನ್ ಮಾಡ್ಬೋದು ತಿಳ್ಕೋಬೋದ್ ರಿ ಎಲ್ಲಾ Google ನ್ಯಾಗ ಒಂದೀಟ search ಹಾಕೀದ್ರ ಸಾಕ ಗೊತ್ತಾಕೇತ್ರಿ ಇದ್ರಿಂದಾ.

Google ನ್ಯಾಗ ನಾವ್ ಎನ್ ಮಾಡ್ಬೋದು ನಾವ್ ಎಲ್ಲೆದಿವಿ ಯಾವ್ ಪ್ರದೇಶ್ದಾಗ್ ಆದಿವಿ ಹ್ಞಾ ಅಮೇಕ ಯಾರ್ ನನ್ಗ phone ಮಾಡ್ಯಾರಾ? ಅವ್ರ ಎಲ್ಲೆದಾರ ಸುಳ್ಳ ಹೇಳ್ತಾರೋ ಕರೆ ಹೇಳ್ತಾರೋ ಎಲ್ಲಿಯಾರ ಎಲ್ಲಾನೂ ಎನ್ ಮಾಡ್ಬೋದು trace ಮಾಡ್ಬೋದ್ ರಿ ನಾವ್ ಅದ್ರಿಂದ. ನಮ್ phone ಅಕಸ್ಮಾತ್ ನಮ್ phone ಕಳ್ದೇತಂದ್ರನು ಬೇರೆದೋರ್ phone ಇಂದ ನಾವ್ ಎನ್ ಮಾಡ್ಬೋದು ನಮ್ mobile ಎಲೈತಿ ನಮ್ phone ಯಾರ್ ಕಡೆಗ್ ಐತಿ ಹಿಂತಲ್ಲೆ ಐತೀ ಅನ್ನೋದ್ ಎನ್ ಮಾಡ್ಬೋದು internet ಮುಕಾಂತ್ರ mobile ಇಂದ ನಾವ್ ಎನ್ ಮಾಡ್ಬೋದು trace ಮಾಡಿ ತಿಳ್ಕೋಬೋದು.

mobile ಇಂದ ಬಾಳ್ ಒಳ್ಳೆದೈತ್ರಿ ಅಮ್ಯಾಕ mobile ನ್ಯಾಗ ನಾವ್ ಎನ್ ಮಾಡೋದ್ರಿ photos ಗಳ್ನ photo ಗಳ್ನ್ save ಮಾಡ್ಕೋಳೊದ್ ರಿ memories ಅವಾಗ್ ಎನ್ ಮಾಡ್ತಿದ್ರ ಎಲ್ಲೇರ್ ಹೋದಲ್ಲೇ ಬಂದಲ್ಲೇ ಎಲ್ಲಾನೂ ಹೊ camera photo photo ಹೊಡ್ಕೊಂಡ್ ಇಟ್ಗೊಳೋದು album ಮಾಡಿ ಇಟ್ಬಿಡತಿದ್ರಿ. Photos ಅದ್ರಿಂದ ಯವಾಗರ one time ನ್ಯಾಗ ತೀರ್ಗಿ ತೀರ್ಗಿ ನೋಡ್ಬೋದು ಅವಾಗ್ ನೆನ್ಪ ಆಕಿತ್ರಿ ಈಗ ಹಂಗಲ್ರಿ ಈಗ ಹಿಂಗ ಎನ್ ಮಾಡ್ತೀವಿ photo ಗಳ್ನ ಎನ್ ಮಾಡ್ತೀವಿ phone ಒಳ್ಗ save ಮಾಡ್ಕೊಂಡ್ಬಿಡ್ತೇವ್. ಎಲ್ಯರ ಹೋದಾಗ್ ಒಂದ್ selfie ಎಲ್ಯರ ಹೋದಾಗ್ ಒಂದ್ photo ತಕ್ಕೋಟತೀವ್ರಿ ಒಂದ್ ದೇವ್ರದ್ ಆಗೀರ್ಬೋದು ಪ್ರಾಣೀದ್ ಆಗೀರ್ಬೋದು ಮಕ್ಳದ್ ಆಗೀರ್ಬೋದು ಬೇರೆದರ್ ಜೊತೆ ಆಗೀರ್ಬೋದು.

ನಾವೇನ್ ಮಾಡ್ಬೋದು photo ತಕ್ಕೋಬೋದ್ರಿ ತಕ್ಕೊಂಡ್ ಎನ್ ಮಾಡ್ಬೋದ್ ಅವ್ನ ನೋಡ್ಕೋಂತ memories ನಮ್ಗೆ ನೆನ್ಪ ಆಕೇತ್ ರಿ ಇಂತಲ್ ಹೋದಾಗ್ ಇಂತ photo ತಕ್ಕೊಂಡಿದ್ವಿ ಇಂತೋರ್ ಜೊತಿ ತಕ್ಕೊಂಡಿದ್ವಿ. ಇವ್ರ್ ಬಂದಿದ್ರು ಇವ್ರ್ ಬಂದಿದ್ರು ಇವ್ರ್ ಬಂದಿದ್ರು ಅನ್ನೋದ್ ಎನ್ ಅಕ್ಕೆತಿ phone ಮುಕಾಂತ್ರಾನ ನಾವೇನ್ ಮಾಡ್ಬೋದು mobile ಮುಕಾಂತ್ರಾನ ನಾವು ಕುಂಡ್ರಬೋದು. ಇದ್ರಿಂದ ಬಾಳ ಉಪಯೋಗ್ ಐತ್ರೀ ಹಂಗಾರ ನಮ್ದ ಎನಾಕೇತಿ ಖರ್ಚು ಕಮ್ಮಿ ಅನ್ಸ್ತೇತ್ ರಿ.

ಹವ್ಯಾಸಗಳು ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ನಮ್ಮ ಅಹ್ ವಿರಾಮದ ವೇಳೆಯಲ್ಲಿ ನಾವು ಮಾಡುವ ಕೆಲಸವೇ ಹವ್ಯಾಸ. ಮನೋರಂಜನೆಗಾಗಿ ಇರ್ಬಹುದು ಕಾಲ ಕಳಿಲಿಕ್ಕೆ ಆಗಿರ್ಬಹುದು ಅಥವಾ ಹ್ಮ್ ನಮ್ಮ ಕೆಲಸದ ಬದಲಾವಣೆಗೋಸ್ಕರ ಆಗಿರ್ಬಹುದು. ನಾವು ಏನನ್ನಾದ್ರೂ ಮಾಡಿದ್ರೆ ಅದನ್ನು ಹವ್ಯಾಸ ಎಂದು ಕರೀತೇವೆ. ಬೇರೆ ಬೇರೆ ರೀತಿಯ ಹವ್ಯಾಸಗಳಿವೆ. ಉದಾಹರಣೆಗೆ ಓದುವುದು, ಹಾಡು ಹಾಡುವುದು, ನೃತ್ಯ ಮಾಡುವುದು, ಕಥೆ ಬರೆಯುವುದು, ಕವನಗಳನ್ನ ಬರೆಯುವುದು, ಚಿತ್ರ ಬಿಡಿಸುವುದು. ಎಲ್ಲಾ ಬಿಟ್ಟು gardening ಮಾಡುವುದು ಕೂಡ. Gardening ಅಂದ್ರೆ ಗಿಡಗಳನ್ನು ನೆಟ್ಟು ಪೋಷಿಸುವುದು. ಮನೆಯ ಮುಂದೆ ಒಳ್ಳೆ ಉದ್ಯಾವನವನ್ನ ಸೃಷ್ಟಿ ಮಾಡುವುದು, ಗಿಡಗಳ ಜೊತೆಯಲ್ಲಿ ಮಾತನಾಡುವುದು ಇದನ್ನು ಕೂಡ ನಾವು. ಹವ್ಯಾಸ ಎಂದು ಕರೆಯುತ್ತೇವೆ. ಕೆಲವರಿಗೆ ಅಹ್ ವಿಚಿತ್ರವಾದ ಹವ್ಯಾಸಗಳು ಇರ್ತವೆ. ಅಂಚೆ ಚೀಟಿಗಳನ್ನ ಸಂಗ್ರಹ ಮಾಡುವಂತಹದ್ದು, ಹಳೆಯ ನಾಣ್ಯಗಳನ್ನು ಸಂಗ್ರಹ ಮಾಡುವುದು ಅಥವಾ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನ ಸಂಗ್ರಹ ಮಾಡುವುದು. ವಿವಿಧ ರಾಷ್ಟ್ರಗಳ ಅಹ್ ಧ್ವಜಗಳನ್ನ ಅವರ ರಾಷ್ಟ್ರ ಚಿಹ್ನೆಗಳನ್ನ ಸಂಗ್ರಹ ಮಾಡುವ ಹವ್ಯಾಸ ಕೂಡ ಇರ್ತದೆ. ಈ ಹ~ ಹವ್ಯಾಸವು ಮನುಷ್ಯನನ್ನ ಮನುಷ್ಯನ ಜ್ಞಾನವನ್ನ ಹೆಚ್ಚು ಮಾಡ್ತದೆ. ಅಲ್ಲದೆ ಮನುಷ್ಯನನ್ನು ಅಹ್ fresh ಮಾಡ್ತದೆ ಆದಷ್ಟು ಮಾನವನ ಮನಸನ್ನು ಹ್ಮ್ ಮರುಉತ್ಸಾಹ ತುಂಬುವಂತೆ ಮಾಡ್ತದೆ. ಇದರಿಂದ ನಮ್ಮ ಅಹ್ ಶ್ರಮದ ಆಯಾಸ ಏನಿದೆ ಅದು ಹೋಗಿ ಹೊಸ ಚೈತನ್ಯ ಮೂಡ್ತದೆ. ಹೊಸ ಹೊಸ ರೀತಿಯ ಹವ್ಯಾಸಗಳ ಬಯಕೆ ನಮ್ಮಲ್ಲಿ ಮೂಡ್ತದೆ so ಹವ್ಯಾಸ ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತದೆ. ಇತ್ತೀಚಿನ ಮಕ್ಕಳಿಗಂತೂ ಒಂದು ಕೆಟ್ಟ ಹವ್ಯಾಸ mobile ನೋಡುವುದು. ಅದು ಒಳ್ಳೆಯ ಹವ್ಯಾಸ ಅಲ್ಲ ಅಥವಾ ಆರೋಗ್ಯಯುತವಾದ ಬೆಳವಣಿಗೆಯು ಅಲ್ಲ. ಬರೀ mobile ಸಮಯ ಕಳೆಯುವುದು ಸಮ್~ mobile ನಿಂದ ಸಮಯ ಕಳೆಯುವುದ್ರಿಂದ ಮಕ್ಕಳ ಅಹ್ ಆಲೋಚನೆಗಳು ಕುಂಟಿತಗೊಳ್ತವೆ. ಅವರ ಕಲ್ಪನೆಗಳು ಕಡಿಮೆಯಾಗ್ತಾ ಇವೆ, ಅಲ್ಲದೆ ದೈಹಿಕ ಶ್ರಮವಿಲ್ಲದೆ ಅವ್ರು ಅಹ್ ಸೋಮಾರಿಗಳಾಗ್ತ ಇದ್ದಾರೆ so ಈ ರೀತಿ ಒಳ್ಳೆಯ ಹವ್ಯಾಸಗಳೂ ಇವೆ ಕೆಟ್ಟ ಹವ್ಯಾಸಗಳೂ ಇವೆ. ಕೆಲವರಿಗೆ ಅಹ್ ಜಾನಪದ ಕಲೆಗಳನ್ನ ಕಲಿಯುವ ಹವ್ಯಾಸ. ಕೆಲವರಿಗಂತೂ ಜಾನಪದ ಕಲೆಯನ್ನ ಸಂಗ್ರಹ ಮಾಡುವ ಹವ್ಯಾಸ ಇರ್ತದೆ. ಜನಪದ ಹಾಡುಗಳನ್ನ ಸಂಗ್ರಹ ಮಾಡುವುದು, ಜಾನಪದ ನೃತ್ಯಗಳ ಬಗ್ಗೆ ವಿಷಯ ಸಂಗ್ರಹ ಮಾಡುವುದು. ಕೆಲವರಿಗಂತೂ ಯಕ್ಷಗಾನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನವನ್ನ ಕಲಿಯುವ ಹವ್ಯಾಸಿ ಕಲಾವಿದರು ಕೂಡ ಇದ್ದಾರೆ. ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಇದ್ರೂ ಸಹ ತಮ್ಮ ವಿರಾಮದ ವೇಳೆಯಲ್ಲಿ ಅಹ್ ಯಕ್ಷಗಾನ ಕಲಿಯುವುದು, ಯಕ್ಷಗಾನದ ಪದಗಳನ್ನ ಹಾಡುವುದು ಅಥವಾ ಯಕ್ಷಗಾನಕ್ಕೆ ಸಂಬಂಧಿಸಿದಂತಹ ಪ್ರಸಂಗಗಳನ್ನ ಬರೆಯುವುದು. ಇಂತಹ ಕೆಲಸಗಳನ್ನ ಮಾಡುವವರು ಇದ್ದಾರೆ. ಅಹ್ ಹೀಗೆ ಹವ್ಯಾಸಗಳು ನಮ್ಮನ್ನು ಅಹ್ ಉತ್ತುಂಗಕ್ಕೆ ಕೊಂಡೊಯ್ಯುತ್ತವೆ. ಉತ್ತಮ ಮಟ್ಟದ ಹವ್ಯಾಸಗಳನ್ನ ನಾವು ಬೆಳೆಸಿಕೊಳ್ಳುವುದ್ರಿಂದ ನಮ್ಮಲ್ಲಿ ನೈತಿಕತೆ ಬೆಳೆಯುತ್ತದೆ. ಜೊತೆಯಲ್ಲಿ ಮಾನವೀಯ ಮೌಲ್ಯಗಳು ಬೆಳೆಯುತ್ತವೆ ಅಲ್ಲದೆ ನಮ್ಮಲ್ಲಿ ವಿವೇಚನೆ ಮೂಡ್ತದೆ ಸಾಮಾಜಿಕ ಪ್ರಜ್ಞೆ ಮೂಡ್ತದೆ. ನಮ್ಮ ಅಹ್ ಮನಸ್ಸು ವಿಕಾಸಗೊಳ್ತದೆ. ಇದರಿಂದ ಸಮಾಜದಲ್ಲಿ ಕೂಡ ಒಳ್ಳೆಯ ಅಭಿಪ್ರಾಯ ನಮ್ಮ ಬಗ್ಗೆ ಮೂಡ್ತದೆ so ನಾವು ಹವ್ಯಾಸಗಳನ್ನ ಬೆಳೆಸಿಕೊಳ್ಳುವುದು ಅತ್ಯುತ್ತಮ. ಹ್ಮ್ ಕೆಲವರಿಗೆ ವಿಚಿತ್ರ ಹವ್ಯಾಸಗಳು ಇರ್ತದೆ. ಹಕ್ಕಿಗಳನ್ನ ವೀಕ್ಷಣೆ ಮಾಡುವುದು. ಹಕ್ಕಿಗಳನ್ನು ವೀಕ್ಷಣೆ ಮಾಡುತ್ತಾ ಮಾಡುತ್ತಾ ಅವರು ಬೆಟ್ಟ ಗುಡ್ಡಗಳಿಗೆಲ್ಲ ಹೋಗುವಷ್ಟು ಸಾಹಸ ಕಾರ್ಯವನ್ನ ಕೈಗೊಳ್ತಾರೆ. ಕೆಲವರಿಗೆ ವಿಚಿತ್ರ ಹವ್ಯಾಸ ಅಂತ ಹೇಳಿದ್ರೆ ಒಂದು ಸಾಹಸ ಮಾಡುವಂತಹ ಹವ್ಯಾಸ. ಅಹ್ ಬೆಟ್ಟಗುಡ್ಡಗಳನ್ನ ಹತ್ತುವಂತದ್ದು mountaineering ಅಂತ ಹೇಳ್ತೇವೆ. ಪರ್ವತಾರೋಹಣ ಮಾಡುವಂತಹದ್ದು ಅಥವಾ ಕಾಡುಮೇಡಲ್ಲಿ ಅಳೆಯು~ ಅಲೆಯುವಂತಹದ್ದು ಕೂಡ ಹೊಸ ರೀತಿಯ ಹವ್ಯಾಸಗಳಾಗಿರ್ತವೆ. ಇತ್ತೀಚಿನ ವರ್ಷಗಳಲ್ಲಿ ನಾವು ಕಾಡುಗಳನ್ನು ನೋಡುವುದೇ ಅಪ್ರೂಪ ಅದ್ರಲ್ಲಿಯೂ ಹವ್ಯಾಸಿಗಳನ್ನು ಕಾಣುವುದು ಕೂಡ ಅಪ್ರೂಪ ಆಗಿದೆ. ಪ್ರತಿಯೊಂದು ಮಗುವೂ ಕೂಡ ಒಂದೊಂದು ಹವ್ಯಾಸವನ್ನ ಬೆಳೆಸಿಕೊಂಡ್ರೆ ಮಗುವಿನ ಮನೋವಿಕಾಸಕ್ಕೆ ಉತ್ತಮ ಸಾಧನವಾಗ್ತದೆ. ಆದ್ರಿಂದ ಹವ್ಯಾಸ ಬೆಳೆಸಿಕೊಳ್ಳಿ ಇದು ಮನುಷ್ಯನ ಜೀವನಕ್ಕೂ ಉಪಯೋಗ. ಸಮಾಜದ ಆರೋಗ್ಯಯುತ ಬೆಳವಣಿಗೆಗೂ ಉತ್ತಮ ಹಾಗೂ ದೇಶದ ಅಭಿವೃದ್ಧಿ ಕೂಡ ಇದ್ರಿಂದ ಆಗ್ತದೆ ಎಂಬುವುದ್ರಲ್ಲಿ ಇನ್~ ಸಂಶಯವಿಲ್ಲ.

ಹ್ಮ್ hello .

ನಾ ಕೂತಿದ್ದೆ ನೋಡ್ರಿ ಊಟಾ ಆಯತೇನ್ರಿ? ಊಟಾ ಆಯ್ತು ನಿಮ್ದೂ ಊಟಾಯ್ತಾ?

ಹ್ಮ್ ಏನ್ ಮಡಕತ್ತೀರ ಮತ್ತ ಮನೆಲೆಲ್ಲಾರು ಅರಾಮ್ ಅದಾರ? ಹ್ಮ್ ಅರಾಮ್ ಇದ್ದಾರ ನಿಮ್ ಮನಿ ಒಳ್ಗ? ಹ್ಮ್ ನಮ್ ಮನ್ಯಾಗೂ ಎಲ್ರೂ ಅರಾಮ್ ಅದಾರ್.

ಮತ್ತೇನ್ ಸಮಾಚಾರ ಅಕ್ಕ ಹಬ್ಬ ಬಂತು ಹಬ್ಬಕ್ಕೇನೇನ್ ಮಾಡಾಕತ್ತಿರೀ. ಹಬ್ಬ ಅಂದ್ರೆ ಮೋನ್ನೆನ ಆಗ್ ಹೋತಲ್ಲ ದೀಪಾವಳಿ ಇನ್ next ಬರೋ ದೀಪಾವಳಿನ ಜೋರ್ ಅಂದ್ರ.

ಹ್ಮ್ ದೀಪಾವಳಿ ನಮ್ ಮನಿ ಒಳ್ಗ ಭಾಳ ಸಡ್ಗರದಿಂದ ಇದನ್ ಆಚರ್ಣೆ ಮಾಡ್ತೇವಿ ಎಲ್ಲಾರು ನಮ್ ಅತ್ತಿ ಮೈದ್ನಾ ನೆಗೆನ್ನೇರು ಎಲ್ರೂ ಬರ್ತಾರ ಹಬ್ಬಕಂತೇಳಿ.

ಹ್ಮ್ ಒಂದ್ ವಾರ ಹದಿನೈದ್ ದಿನಾ ಇರ್ತಾರ.

ಬಾಳ ಸಂಭ್ರಮದಿಂದ ಆಚಾರ್ಸ್ಧೆವೆ ನಾವ್ ದೀಪಾವಳಿ ಹಬ್ಬನ. ಹೌದಾ ಹ್ಮ್. ಆಮೇಲೆ ಅಂದ್ರ ಮನೀ ಎಲ್ಲಾ clean ಮಾಡ್ಕೊಂಡು.

ದ~ ದೀಪಾವಳಿ ಹಬ್ಬ ಅಂದ್ರ full ಮನೀ ಎಲ್ಲಾ paint ಬ~ ಬಣ್ಣ ಎಲ್ಲಾ ಹಚ್ಚಿಸಿ ಸ್ವಚ್ ಮಾಡೋದ್ರಿಂದ ಹಿಡ್ದ್ ಅಲ್ಲಿಂದ start ಅಕ್ಕೆತಿ ದೀಪವಳಿ ಹಬ್ಬಾದು ಕೆಲ್ಸ. ಹೌದ್ ಹೌದ್ ಕೆಲ್ಸ ಮಾಡಾಕ ಒಂದ್ ಎರ್ಡ್ ಮೂರ್ ದಿನಾ ಹೋಗ್ಬೀಡತೇತಿ time . ಹ್ಮ್ ಎಲ್ಲಾ clean ಮಾಡ್ಕೋಳಾಕ ಎಲ್ಲಾ . time ಮುಗ್ದ ಬೀಡ್ತೇತಿ.

ಅ ನಮ್ ಅತ್ತಿ ಎಲ್ಲಾ ಬರೋರೊಳ್ಗೆ ನಾ ಮುಂಚೆ ಎಲ್ಲಾ ಮನಿ ಎಲ್ಲಾ ಅ ಸ್ವಚ್ ಮಾಡ್ಸೀರತೇವಿ.

ಆಮೇಲೆ ಹಂಗ ಅದ ದೀಪಾವಳಿ ಹಬ್ಬ ಅಂದ್ರ ಪಳಾರ್ ಮಾಡೋದ ಜಾಸ್ತಿ ಕೆಲ್ಸ ಇರ್ತೇತಿ ಮನ್ಯಾಗ. ಹೌದು ಹ್ಮ್ ಅದ~ ಅದು ಇದು ಕೆಲ್ಸ ಮಾಡೋದು ಚಕ್ಲಿ ಮಾಡೋದು ಚೂಡಾ ಮಾಡೋದು ಎಲ್ಲಾ ಇರ್ತಾವ್ ಕೆಲ್ಸ . ನಮ್ ಮನಿ ಒಳ್ಗ ಅಂದ್ರ ನಾವ್ ಎಲ್ಲಾ ಹಬ್ಬಕ್ಕು ಸೌದತ್ತಿಗ್ ಹೋಗ್ತೇವಿ ನಂದ ಗಂಡನ್ ಮನಿ ಸೌದತ್ತಿ ನಾವು ಇಲ್ಲಿ ಕೆಲ್ಸದ್ ಮ್ಯಾಲ ಹುಬ್ಳಿ ಒಳ್ಗ ಉಳ್ಕೋಂಡಿವಿ.

ನಮ್ ಮನಿಗೆ ಎಲ್ರೂ ಅಲ್ಲಿ ಸೌದತ್ತಿಯರ್ ಎಲ್ರೂ ನಮ್ ಮನಿಗೆ ದೀಪಾವಳಿ ಹಬ್ಬಕ್ ಬರ್ತಾರ ನಮ್ ಮನಿಯೋರ್ ಚಿಕ್ಕಮ್ಮನ್ ಮಕ್ಳ ದೊಡ್ಡಮ್ಮನ್ ಮಕ್ಳ.

ಎಲ್ಲಾರು ಸೇರಿ ನಾವ ದೀಪಾವಳಿ ಹಬ್ಬ ಆಚರಸ್ತೇವಿ ಇಲ್ಲೆ

ಜೋರ್ ಮಾಡ್ತೀರ್ ಅಂದಂಗ್ ಆಯ್ತು. ಹ್ಮ್ ಜೋರ್ ಮಾಡ್ತಿವಿ, ಅದಕ್ಕಾಗಿ ನಾವ್ ಮುಂಚೆನೆ ಎಲ್ಲಾ preparation ಮುಂಚಿಂದ ಮಾಡ್ಕೊಂತ್ ಇರ್ತೇನ್ ನಾನ್. ನಮ್ ಅತ್ತಿ ಬರೋರ್ ಒಳ್ಗ ಸಲ್ಪ ಎಲ್ಲಾ ಅರ್ದಾ ನಮ್ ಅತ್ತಿನೂ ಸೌದತ್ತಿಒಳ್ಗ ಇರ್ತಾರ ಅವ್ರ ಬರು ಒಳ್ಗ ಅಂದ್ರ ಅರ್ದಾ ಕೆಲ್ಸ ಮುಗುಸ್ಕೋಂಡಿರ್ತೇನ್ ನಾನ್. ಅಂದ್ರ ಇವೆಲ್ಲ ಅಕ್ಕಿ ತೋಳ್ದ ಹಾಕುದು ಅವ್ನಹುರ್ದ ಇಡುದು ಆಮೇಲೆ . ಇದ್ ಎಲ್ಲಾ besan ಉಂಡಿ ಕರ್ಚಿಕಾಯಿ, ಚಕ್ಲಿ, ಅವ್ಲಕ್ಕಿ ಶಂಕ್ರಪಾಳಿ ಇವಕ್ಕೆಲ್ಲ ನಾ ಮದ್ಲೇಕ ready ಮಾಡಿ ಇಟ್ಕೊಂಡಿರ್ತೇನಿ ನಮ್ಮ ಅತ್ತಿ ನಮ್ ನೆಗೆಣ್ಣಿ ಅವ್ರೆಲ್ಲ ಬಂದಿಂದ ಮಾಡ್ತೇವಿ.

ಆಮೇಲೆ ಹೊಸಾ ಎಲ್ಲರ್ಗು ಹೊಸಾ ಬಟ್ಟಿ ತೂಗೋತೀವ್ ನಾವ್ ದೀಪಾವಳಿ ಹಬ್ಬಕ್ಕ ಅ ಮನೀಗ್ ಯಾರ್ ಮಂ~ ಯಾರ್ ಬರ್ತರಲ್ಲ ಊರಿಂದ ಅವ್ರಗ್ ಎಲ್ಲಾರ್ಗೂ ಕೊಡ್ಸ್ತಾರ ನಮ್ ಮನಿಯೋರು.

ಎಲ್ಲಾರು ಖುಷಿ ಖುಷಿ ಇಂದ ಹಬ್ಬ ಮಾಡ್ತೇವ್ ನಾವು ನಮ್ಮ ಮನಿ ಒಳ್ಗ ದೀಪಾವಳಿ ನಾವ ಅಮ್ವಾಸ್ಸಿ ದಿನಾ ಮಡಂಗಿಲ್ಲ ಪಾಡ್ಯ ಪೂಜೆ ಮಾಡ್ತಿವ್ ನಾವು.

ಅಮ್ವಾಸಿ ದಿನಾ ಅಂದ್ರ ನಮ್ ಮನಿಯೋರ office ಒಳ್ಗ ಪೂಜೆ ಇರ್ತೇತಿ ಅವ್ರ ಮನಿಒಳ್ಗ ಇರಂಗಿಲ್ಲಲ್ ನಾವ ಪಾಡ್ಯನ, ಪಾಡ್ಯ ದಿನಾ ಲಕ್ಷ್ಮೀ ಪೂಜೆ ಮಾಡೋದು. ಹ್ಮ್ ನಮ್ ಮನೀಕಡೆನು ಹಂಗೆ ನಮ್ದು ಬಿಜಾಪುರ ನಾವು ಎಲ್ಲ ಮೊದ್ಲೆಲ್ಲ ಮುಂಚೆಕಿನ ಎಲ್ಲ clean ಮಾಡ್ಕೊಂಡು ಎಲ್ಲಾ ಮಾಡಿ. ಆಮೇಲೆ ಎಲ್ಲಾ ಇದು ತಿನ್ಸ, ತಿಂಡಿ ಎಲ್ಲ ಮಾಡ್ಕೊಂಡು ಅಮೇಲ್ ದೀಪಾವಳಿ ಹಬ್ಬದ್ ದಿನಾ ಏನೈತಿ ನಮ್ ಮನ್ಯಾಗ ಅಣ್ಣ ತಮ್ಮ ಅದ್ ಇರ್ತಾರಲ್ಲ ಅವ್ರೀಗ್ ಎಲ್ಲಾ ಆರ್ತಿ ಮಾಡ್ತೀವಿ.

ಅವ್ರ ಎಲ್ಲಾರ್ಗೂ gift ಕೊಡ್ತಾರ ರಾತ್ರಿಗ ಎಲ್ಲಾ ದೀಪಾ ಹಚ್ಚಿಇಡ್ತಿವಿ ಎಲ್ಲ ತರಾ ಜೋರಗೇನ ಮಾಡ್ತೀವಿ ನಮ್ ಅತ್ತಿ ಮನಿ ಕಡೆನೂ ಹಂಗೆ ಮಾಡ್ತೀವಿ ನಮ್ ಅಮ್ಮನ್ ಮನೇಕಡೆನೂ ಹಂಗೆ ಮಾಡ್ತೀವಿ . ನಂಗ ನಮ್ ಅಮ್ಮನ್ ಮಾನ್ಯಾಗೂ ಜೋರ್ ಮಾಡ್ತಾರ ಆದ್ರ ಹೋಗಾಕ್ ಆಗಂಗಿಲ ನನಗ್ ನಮ್ ಅಮ್ಮನ್ ಮನಿಗೆ ಯಾಕಂದ್ರ ನಮ್ ಮನಿಗೆ ಎಲ್ಲಾರೂ ಬಂದಿರ್ತಾರಲ್ಲ ನಾವ್ ಬಿಟ್ಟ ಹೋದ್ರ ಸರಿ ಅನ್ಸಂಗಿಲ್ಲ ಇಲ್ಲೆ.

ಅ ಇದಾ ನವರಾತ್ರಿ ಹಬ್ಬಕ ಅಮ್ಮನ್ ಮನಿಗ್ ಕೋಕ್ತಿನಿ ಅಮ್ಮನ್ ಮದಿ~ ಮನಿಯೋಳ್ಗ ನವರಾತ್ರಿ ಹಬ್ಬನ ಭಾಳ grand ಆಂಗ್ celebration ಮಾಡ್ತಾರಾ.

ನಮ್ಮ ಇಲ್ಲೆ ಇಲ್ಲೆ ಅಂದ್ರ ನಾವ್ ದೀಪಾವಳಿ ಹಬ್ಬನ grand ಆಗ್ ಮಾಡೋದು ನಮ್ ಮಾನಿಯೊಳ್ಗ ಅವತ್ತ ರಂಗೋಲಿ ಹಾಕಾಕ ಒಂದ್ ಮೂರ್ ನಾಕ್ ತಾಸ್ ಕಳಿತಾರ ನಮ್ ಮನ್ಯಾನ್ ಹುಡ್ಗಯಾರೆಲ್ಲರೂ. ಹೌದು. ಅದೋಂತರ ಹುಡ್ಗ್ಯಾರಿಗ ಚಂದ್ ಅಲ್ಲ ರಂಗೋಲಿ ಹಾಕುದು ದೀಪಾ ಹಚ್ಚುದು. ಹುಡ್ಗ್ಯಾರೆಲ್ಲ ಬೆಳಿಗ್ಗೆ ಎದ್ದು ಬಗ್ಲಾ ವರಸ್ಕೋಂಡು ಅವ್ರ ರಂಗೋಲಿ ಹಾಕಾಕ ನಿಲ್ತಾರಾ ನಾವು ದೊಡ್ಡೊರ್ ಎಲ್ಲರೂ ಅಸ್ಟ್ ಕಸಾನೆಲ್ಲ ಮಾಡಿ ಕೊಟ್ಟ ಎಲ್ಲಾರ್ಗೂ ಅಹ್ ಎಣ್ಣಿ ಹಚ್ಚಿ ಎಣ್ಣಿ ಸ್ನಾನ ಮಾಡಿ. ಆಮೇಲೆ ಅ ಹೋಳ್ಗಿ ಮ್~ ನಮ್ ಅತ್ತಿ ಅಡ್ಗಿ ಮಾಡ್ತಾರಾ ಅವ್ರಿಗೆಲ್ಲ help ಮಾಡ್ತಿವ್ ನಾವು.

ಆಮೇಲೆ ಬೆಳಿಗ್ಗೆ ಐದ್ ಗಂಟೆಕ್ ಅಂದ್ರ ನಾಕಕ್ಕ ಎದ್ದಿರ್ತೇವ ನಾವ್ ಮುಂಜೆನ್ಯಾಗ ಅವಾಗ ಎದ್ದ ಬೇಗ್ ಬೇಗ್ ಎಲ್ಲಾರೂ ಒಂದೊಂದ್ ಕೆಲ್ಸ ಮಾಡ್ಕೋಂತೇವಿ. ಆಮೇಲ್ ನಮ್ ಮನಿಯೋರು ನಾವೆಲ್ಲ ಆರ್ತಿ ಮಾಡಿ. ತಡೀರಿ ಅಕ್ಕ ನಾನ್ ಆಮೇಲ್ phone ಮಾಡ್ತೀನಿ okay bye .

ಆ hai ಆದರ್ಶ್ ಆ ನಾ ಹುಷಾರಿದ್ದೇನೆ. ನೀವ್ ಹೇಗಿದಿರಿ?

ಸಮಾಚಾರ ಎಂತ ನಾನೀಗ ಮನೆಯಲ್ಲಿ ಸುಮ್ಮನೆ ಕೂತಿದೆನೆ ನಮ್ಮದು ಆ classes ಎಲ್ಲಾ ಮುಗೀತು ತರಗತಿ ಎಲ್ಲಾ ಇರ್ಲಿಲ್ಲ. ಎಲ್ಲಾ ಪರೀಕ್ಷೆ ಎಲ್ಲಾ ಮುಗ್ದಿ ಈಗ ಮನೆಯಲ್ಲಿ ಆರಾಮ ರಜೆ.

ಆ ಒಂದು semester ಮಾತ್ರ ಉಳ್ದಿದೆ ಐ~ಐದ್ನೇದ್ ಆಯ್ತು ಮೊನ್ನೆಗೆ ಮುಗೀತು. ಎರ್ಡ್ ದಿವ್ಸ ಮೊದ್ಲು ಈಗ ಮನೆಲಿದ್ದೇನೆ.

ಆ ಹೌದು ಒಂದು semester ಮಾತ್ರ ಉಳ್ದದ್ದು.